ಐದು ಮುಸ್ಲಿಂ ಬಾಂಧವರು ಕುತ್ಕೊಂಡ್ ನಮಾಜ್ ಮಾಡುತ್ತಿದ್ದಾರೆ.

ಅಲ್ಲಿ ಪ್ಲಾಸ್ಟಿಕ್ ಚೇರ್ ಗಳಿದೆ ಅದರಲ್ಲಿ ಒಬ್ಬರು ಕೂತ್ಕೊಂಡಿದಾರೆ.

ಅದರ ಹಿಂದೆ ಸುಂದರವಾದ ಪೇಂಟಿಂಗ್ ಬೋರ್ಡನ್ನು ಇಟ್ಟಿದ್ದಾರೆ.

ಪಕ್ಕದಲ್ಲಿ ರಾಗಿ ಬೀಸುವ ಕಲ್ಲು ಇದೆ.

ಹಿಂದೆ ಒಂದು ದೊಡ್ಡದಾದ ಕಟ್ಟಡವು ಕಾಣುತ್ತಿದೆ ಮರಗಿಡಗಳು ಕಾಣುತ್ತಿವೆ.

ರಸ್ತೆಗೆ ಮೇಲೆ ಒಬ್ಬರು ಗಾಡಿಯಲ್ಲಿ ಕೂತಿದ್ದಾರೆ.

ಈ ಚಿತ್ರದಲ್ಲಿ ದೊಡ್ಡದಾದ ಬಸ್ ನಿಲ್ದಾಣವು ಕಾಣುತ್ತಿದೆ.

ಮದ್ಯ ರಸ್ತೆಯಲ್ಲಿ ಜನರು ಆ ಕಡೆಯಿಂದ ಈ ಕಡೆ ಓಡಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ಬುದ್ಧ ದೇವಸ್ಥಾನವು ಕಾಣುತ್ತಿದೆ.

ಈ ಚಿತ್ರದಲ್ಲಿ ಒಂದು ಕಾರ್ ರಿಪೇರಿ ಮಾಡುವ ಆಲಯ ಕಟ್ಟಡವು ಕಾಣುತ್ತಿದೆ.

ಟೇಬಲ್ ಮೇಲೆ ಒಂದು ಸುಂದರವಾದ ಫೋಟೋ ವನ್ನು ಇಟ್ಟಿದ್ದಾರೆ ಲೈಟ್ ಗಳು ಒಳೆಯುತ್ತಿವೆ.

ಒಂದೇ ಒಂದು ದೊಡ್ಡದಾದ ರಸ್ತೆಯು ಇದೆ.

ಒಂದು ಬೆಡ್ಡು ಇದೆ ಅದರಲ್ಲಿ ಒಂದು ಸೋಫಾ ವನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಬಿ_ಎಂ_ಟಿ_ಸಿ ಬಸ್ ನಿಂತುಕೊಳ್ಳುವ ಬಸ್ ಸ್ಟ್ಯಾಂಡ್ ಕಾಣುತ್ತಿದೆ.

ಅದರಲ್ಲಿ ಮೂರು ಬಸ್ ಗಳು ಕಾಣುತ್ತಿವೆ ಒಂದು ಗ್ರೀನ್ ಬಣ್ಣದ್ದು ಮತ್ತೊಂದು ಗ್ರೀನ್ ಮತ್ತೆ ಯಲ್ಲೋ ಬೋರ್ಡ್ ಹಾಕೊಂಡಿರೋ ಬಸ್ ಗಳು ಇದೆ.

ಈ ಚಿತ್ರದಲ್ಲಿ ನೀಲ್ಗರಿಸ್ ಎನ್ನುವ ಅಂಗಡಿಯು ಕಾಣುತ್ತಿದೆ.

ಆ ಮೆಟ್ಟಿಲ ಗಲ್ ಮೇಲೆ ನೀರಿನ ಬಾಟಲ್ ಗಳನ್ನು ಜೋಡಿಸಿ ಇಟ್ಟಿದ್ದಾರೆ.

ಕೆಳಗಡೆ ಒಬ್ಬರು ಟೇಬಲ್ ಅಲ್ಲಿ ಕೂತು ಕೆಲಸ ಮಾಡುತ್ತಿದ್ದಾರೆ.

ಒಬ್ಬರು ಬ್ಯಾಟ್ ಹಿಡಿದು ಆಡುತ್ತಿದ್ದಾರೆ ಆ ಇ--

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ವಾಕಿಂಗ್ ಪತ್ ಕಾಣುತ್ತಿದೆ.

ಹತ್ತಿ ಹೋಗುವುದಕ್ಕೆ ವಾಕಿಂಗ್ ಪಾತ್ ಗಳ್ ಕಾಣುತ್ತಿದೆ.